ಎಲ್ಲ್‌ ಕಾವ್‌ರಂಗ ಕುಂದಿರ್ಸಿ ಅವಾಗ ಇದೆಲ್ಲರ್ ಹಾಡ್‌ ಕಟ್ಟಿ ಲೆವಾಲ್ನು ಹೊಡ್ಕೊಂದು ಎಲ್ಲರು ಅವಾಗ ಚೆತ್ತಾಕ್ತಾರೆ ಮೆಲೆ.

ಅವಾಗ ನಾವು ಹುಡುಗ್ರು ಇದ್ದಾಗ ಹೋಗಿ ನಿಂತ್ಕೊಂಡಾಗ ಹಿಂಗ ಆಗ್ಯದ ನಿನಗ ಅಂತ ನೋಡಿ ಸೂಜಿ ಹಾಕಿ ಗುಳಿಗೆ ಕೊಡ್ತಾರ ಈಗಿನ್‌ ಡಾಕ್ಟರ್‌ ಹಂಗೆ ಇಲ್ಲ ನಮ್ಮನ್ನೆ ಕೇಳ್ತಾರ ಏನಾಗಿದೆ ಏನಾಗಿದೆ.

ಅಲ್ಲಿ ಎಷ್ಟೋ ಕಮ್ಮಿದು ಇಲ್ಲಿ ತಂದು ನಮ್‌ ಕಡೆ ಗೊತ್ತಾಗೋದಿಲ್ಲ ತುಟ್ಟಿ ಮಾರಿ ಹೋಗ್ತಾರ ಬೇರೆ ದೇಶದ್‌ ಕಡೆ ಬಂದು ಮಾರ್ತಾರಲ ಈ ಕಡೆ.